ಮಸಾಲಾ ಮಸಾಲಾ . ಹಾ ಮಸಾಲಾ ಅದು ಹಾಕೋದು ಸ್ವಲ್ಪ ಶೇಂಗಾ ಹಾಕೋದು.

ಆದ್ನಂತ್ರ ಬೇಸಿಟ್ಟಂತ ಅನ್ನ.

ಅದ್ ಹಾಕಿ mix ಮಾಡುವಂತದ್ದು mix ಮಾಡಿ ಆದ ನಂತ್ರ ಅದ್ಕೆ ಸ್ವಲ್ಪ ರುಚಿಗೆ ಸ್ವಲ್ಪ ಉಪ್ಪು ಬೇಕಾ ಖಾರ ಬೇಕಾ. ಎಲ್ಲನೂ ಹುರ್ದು ಹಾಕೋದು ಮತ್ತೆ ಸ್ವಲ್ಪ ಲಿಂಬೆ ರಸ. ಆ ಸ್ವಲ್ಪ ಹುಳಿ ಬರ್ಲಿಕ್ಕೆ ಅಲ್ಲ.

ಅದು ಆದ ನಂತ್ರ ಕೊತ್ತಂಬರಿ ಸೊಪ್ಪು ಹಾಕಿ ಮತ್ತೆ . ಹಾ ಹಾ ಹಾ ಹಾ.

ಹಾ ಸ್ವಲ್ಪ ಸ್ವಲ್ಪ ಕಲಿತ ಇದ್ವಿ. ಹೌದಾ ನಾನ್ ಒಂದ್ ಕಲಿಬೇಕು ಮಾರ್ರೆ. ಇಲ್ಲ ನಾನ್ ಏನ್ ಕಲಿಲಿಲ್ಲ ಅದೇ ನಮ್ದು ಅಷ್ಟೇ ಅನ್ನ ಮಾಡೋದು ಚಟ್ನಿ ಮಾಡೋದು ಅಷ್ಟೇ ಇನ್ನು Foreign ನೆಲ್ಲ ಹೋಗುದಾದ್ರೆ ಬೇಕ್ ಅಲ್ಲ ಮಾರ್ರೆ ಹೊರ ದೇಶಕೆಲ್ಲ ಹೋಗೂದಾದ್ರೆ. ಹೌದ್ ಹೌದ್ ಅದಿಕ್ಕೆ ಇಗ್ಲೇ ಕಲ್ತು ಕಲ್ತಿಡ್ಲೇಬೇಕಲ್ಲ ಅದಿಕ್ಕೆ ಸ್ವಲ್ಪ ಸ್ವಲ್ಪ . ಕಲಿಬೇಕು but ಅಷ್ಟೊಂದು idea ಇಲ್ಲ ಮಾರ್ರೆ ನನ್ಗೆ ಮಾಡ್ಲಿಕ್ಕೆ ಎಲ್ಲ. ಹಾ ಈಗ ಎಲ್ಲ order ಮಾಡಿದ್ರೆ ಮನೆಗೆ ಬರ್ತದೆ ಅಲ್ಲ. ಹೌದು ಮಾರ್ರೆ ಇಲ್ಲ ಅಂದ್ರೆ ಗಂಜಿ ಚಟ್ನಿ ಅದೇ best ಉಪ್ಪಿನ್ಕಾಯಿ ready best . ಹ simple ಆ simple ಇದೆ ಆರೋಗ್ಯಕ್ಕೂ ತುಂಬಾ ಒಳ್ಳೇದು ಅಲ್ಲ.

ಮತ್ತೆ ವಿಶೇಷ ಹೇಳಿ ಕೆಲ್ಸಗ್ ಹೋಗಿದ್ರಾ ಹೇಗೆ? ಇಲ್ಲ ಕೆಲ್ಸ ನೋಡ್ತಾ ಇದ್ದೆ.

ಹಾ ನಿಮ್ದು ನೀರ್ ದೋಸೆ recipe ಹೇಗೆ ಮಾಡೋದು? ನಮ್ದು ನೀರ್ ದೋಸೆ ಎಂತ ಮಾರ್ರೆ ಅಮ್ಮ ಮಾಡಿದ್ ನಾನ್ ತಿನ್ನೋದು ಅಷ್ಟೇ recipe ನಾನೆ ಮಾಡಿದಂತುಂಟಾ ನಾವ್ ಏನ್ ಮಾಡೋದೇ ಇಲ್ಲ .

ಕಾಯ್ ಚಟ್ನಿಯಾ ಎಂತ ಚಟ್ನಿ? ಹಾ ಅದಕ್ಕೆ ಕಾಯಿ ಚಟ್ನಿ ಹೌದು.

ಅಮ್ಮ ಮಾಡಿ ಇಟ್ಟಿದ್ರಾ ನಂಗೆ ತಿನ್ಲಿಕ್ಕೆ ಮಾತ್ರ ಬರೋದು ಮಾಡ್ಲಿಕ್ಕೇನ್ ಬರುದಿಲ್ಲ. ಒಹ್ ಹಾಗೆ ಮಧ್ಯಾಹ್ನಕ್ಕೆ ಎಂತ? ಇವತ್ತ್ ಬುತ್ತಿ ಎಂತ ತರ್ಲಿಲ್ಲ ಮಾರ್ರೆ ಹೊರ್ಗಡೆ ಹೋಗ್ ನೋಡ್ಬೇಕು ಈಗ.

ಇವತ್ತ್ ಒಂದ್ ಕೃಷ್ಣ ಮಠಕ್ಕೆ ಒಂದ್ round ಹೋಗಿ ಬರುವ ಅಂತ್ ಹೇಳಿ ಉಂಟು ಊಟಕ್ಕೆ.

ಶಿವರಾತ್ರಿ ಹೌದು. ಏ ನಾಡಿದ್ದು ಜಾತ್ರೆ ಗೆ ಬನ್ನಿ ಮಾರ್ರೆ ನಾಡಿದ್ದು ಜಾತ್ರೆ ಅಲ್ಲ ಗುರುವಾರ. ಹಾ Kukkehalli ಜಾತ್ರೆ ಅಲ್ಲ. ಹಾ ಹೌದೌದು ಬನ್ನಿಬನ್ನಿ. ಹ್ಮ್‌ ಬರ್ಬೇಕು ಅಂತ ಉಂಟು ಬರುವ ಬರುವ. Okay okay.

ಮತ್ತೆ ಆರಾಮ್ ಅಲ್ಲ ಮನೇಲಿ ಎಲ್ಲ?

ಅಕ್ಕ duty ಗೆ ಹೋಗಿದ್ದಾರೆ. ಹೌದಾ okay okay ಆ ತಮ್ಮ ಏನ್ ಮಾಡ್ತಾ ಇದ್ದಾರೆ? ಹಾ ತಮ್ಮ ಈಗ computer class ಗೆ ಹೋಗಿದ್ದಾನೆ computer class ಗೆ.

ಆ degree ಆಯ್ತಾ? ಆ degree ಆಯ್ತು ಈಗ computer class ಗೆ ಹೋಗ್ತಿದ್ದಾನೆ. ಆ ಆ. ಸರಿ ಹಂಗಾದ್ರೆ . ತುಂಬಾ ಆಯ್ತು ಮಾತಾಡಿದ್ದು . mobile ಬಿಸಿ ಆಯ್ತಾ ಹಾಗೆ. ಹಾ ಹಾಗೆ.

Bye bye.

ಹ ನಾ super ಆಗಿದ್ದೇನೆ, ನೀವ್ ಹೇಗಿದ್ದೀರಾ? ಹಾ ಆರಾಮ್, ಅಂದ್ರೆ ನಾನು ಕೆಲ್ಸ ಮಾಡ್ತಾ ಇದ್ದೆ.

ಇಲ್ಲ ಇಲ್ಲಪ್ಪ ಹೇಳಿ. ನಾನ್ ಅದುವೇ ಸುಮ್ಮನೆ ಕೂತ್ಕೊಂಡಿದ್ದೆ ನಿವ್ old photos ಎಲ್ಲ ನೋಡ್ತಿದ್ದೆ, ಹಾಗ ನೆನಪಾಯ್ತು.

ಹಾ ಹಾಗೆ, ಮತ್ತೆ?

ಹಾ ಹೌದು, ಹ ಅಂದ್ರೆ job ಅಲ್ಲಿದ್ದೆ, ಕೆಲ್ಸ ಮಾಡ್ತಾ ಇದ್ದೆ.

ಹೌದೌದು, ನೀವ್ ಏನ್ ಮಾಡ್ತಾ ಇದ್ದೀರಾ? ನಾ job ಹುಡುಕ್ತಿದ್ದೇನೆ ಸಿಗ್ತಾ ಇಲ್ಲ job , ಕಲ್ತಿದ್ದೇನೆ job ಸಿಗ್ತಾ ಇಲ್ಲ, ಹೋಗುದಾದ್ರೆ.

experience ಕೇಳ್ತಾರೆ, ಇಲ್ಲಾದ್ರೆ vacancy ಇಲ್ಲ ಹೇಳ್ತಾರೆ. ಹಾಗೆ, ಅ ಅಂದ್ರೆ ಯಾವ್ field ಅಲ್ಲಿ ನೋಡ್ತಾ ಇದ್ದೀರಿ ನೀವು? ನಾ finance field ಅಲ್ಲಿ ನೋಡ್ತಾ ಇದ್ದೇನೆ, ಮತ್ತೆ last ಗೆ ಸಿಕ್ಕದಿದ್ರೆ ಯಾವ್ದು suitable ಆಗ್ತದೆ ಅದಕ್ಕೇನೆ ಹೋಗುವ ಹೇಳಿ.

Okay , ನೀವು ಏನ್ ಮಾಡಿರೋದು? ನಿಮ್ದು qualification ಏನ್? B.Com B.Com com~ complete ಆಗಿದೆ.

ಮತ್ತೆ ಕೆಲವು courses ಮಾಡಿದೇನೆ, ಅಂದ್ರೆ ಅದು computer ನ based .

ಹಾ ಹಾ, ಅಂದ್ರೆನ ನಮ್ದು BPO sector ನಾನ್ ಕೆಲ್ಸ ಮಾಡ್ತಾ ಇರೋದು.

ನಾನೊಂದು ಐದಾರು ವರ್ಷದಿಂದ ಕೆಲ್ಸ ಮಾಡ್ತಾ ಇದ್ದೇನೆ. ಮನೆಯಿಂದಲೆ ಕೆಲ್ಸ ಮಾಡ್ತ ಇದ್ದೇನೆ.

ಹ ನಮ್ಮದ್ರಲ್ಲಿ requirement ಇದೆ ಆ ಆ ಅಂದ್ರೆ ಬೇರೆ ಬೇರೆ field ಅಲ್ಲಿ requirement ಇದೆ.

Finance ಅಂತ ಹೇಳಿಕ್ಕೆ ಆಗಲ್ಲ, ಆ ನಿಮ್ಗೆ interest ಇದ್ರೆ ಒಮ್ಮೆ try ಮಾಡ್ಬೋದು. Okay ನಾನು CV ಕಳಿಸ್ತೇನೆ ಅಂದ್ರೆ ಹೇಗುಂಟು facility ಎಲ್ಲಾ?

ಹಾ facility ಎಲ್ಲಾ ಒಳ್ಳೆ ಉಂಟು, ಆ ನಿಮ್ಗೆ office ಬರ್ಲಿಕ್ಕೆ ಆಗದಿದ್ರೂ work from home ಮಾಡ್ಬೋದು, ಮಾತ್ರ initial training ಗೆ office ಗೆ ಬರ್ಬೇಕಾಗ್ತದೆ.

ಆ ಮತ್ತೆ ಬೇಕಿದ್ರೆ work from home ಮಾಡ್ಬೋದು office ಗೆ ಬರೋದಿದ್ರೆ ನೀವು office ಗೆ ಬಂದು ಅಹ್ ಕೆಲ್ಸ ಮಾಡಿ ಮನೆಗ್ ಹೋಗ್ಬೋದು ನಿಮ್ಗೆ ಹತ್ರ ಆಗುದಾದ್ರೆ convenient ಆ convenient ಅಹ್ ಇದ್ರೆ.

Okay ನಾವು ಅಂದ್ರೆ night ಎಲ್ಲ ಕಷ್ಟ ಆಗಲ್ವಾ?

ಆ ಅದೆ, night ಬರೋದಿದ್ರೆ office ಗೆ ಬರೋದಿದ್ರೆ cab provide ಮಾಡ್ತಾರೆ. Okay facility ಉಂಟು cab facility ಸ ಉಂಟು. ಹೌದು ಉಂಟು, ಹ್ಮ್.

ಹಾ increment ಎಲ್ಲ ಇದೆ after six month increment ಎಲ್ಲ start ಆಗ್ತದೆ.

ಹಾ ನಾನೊಂದು ಐದೂವರೆ ಐದಾರು ವರ್ಷದಿಂದ ಇದ್ದೇನೆ.

ನಿಮ್ಮದು boss ಗೆ ಪರಿಚಯ ಇರ್ಬೋದು ಒಂದು refer ಮಾಡಿದ್ರೆ ನಮ್ಗೆಸ ಒಳ್ಳೇದಾಗ್ತದೆ .

ಹಾ refer ಮಾಡ್ಬೋದು, referral ತಗೊಳ್ತಾರೆ.

ಹ್ಮ್, referral consider ಮಾಡ್ತಾರೆ.

Okay ಹಾಗಾದ್ರೆ ಒಂದು ಕೇಲ್ನೋಡಿ.

ಹಾ ಕೇಳ್~ ಕೇಳ್ನೋಡ್ತೇನೆ ತೊಂದ್ರೆ ಇಲ್ಲ ಆ ನಾನ್ refer ಮಾಡ್ತೇನೆ.

ನಿಮ್ದೊಂದು CV ಒಂದು ನನ್ಗೆ ಕಳಿಸಿದ್ರೆ.

ಹಾ, ಹಾ ನಾನೊಂದು discuss ಮಾಡಿ check ಮಾಡಿ, ನಿಮ್ಗೆ ಒಂದು update ಮಾಡ್ಬೋದು.

ಹ್ಮ್ ಯಾವ field ಅಲ್ಲಿ opening ಇದೆ ಅಂತ ನೋಡಿ.

ಮತ್ತೆ, ಮತ್ತೆ ಒಮ್ಮೆ ಅಹ್ company ಗ್ ಸೇರಿದ್ನಂತ್ರ ನೀವು ಆ ಬೇರೆ ಇದಕ್ಕೆ, ಅಂದ್ರೆ ಬೇರೆ department ಗೆ shift ಮಾಡ್ಕೊಳ್ಬೋದು.

Okay okay ನೀವ್ work ಮಾಡ್ತಿದ್ದೀರ ಅಂತ ಹೇಳ್ತಿದ್ರಿ ನಾನೀಗ್ call ಮಾಡಿ ನಿಮ್ಗೆ ತೊಂದ್ರೆ ಕೊಟ್ಟೆ ಅಂತ ಹಾಗೇನಿಲ್ಲ ರೆ job ಅಲ್ಲಿ ಇದು work ಅಲ್ಲೇ ಇದ್ದೇನೆ ಕೆಲ್ಸ ಮಾಡ್ತಾ ಇದ್ದೆ ಹಾಗೆ. Okay ಹಾಗಾದ್ರೆ, ನಾ ನಿಮ್ಗೆ ಏನಾದ್ರೂ ಇದ್ರೆ, ಅಂದ್ರೆ ಸಂಜೆ call ಮಾಡಿ ನಿಮ್ಗೆ direct ಆಗಿ ಎಂತಾದ್ರೂ ಕೇಳ್ತೇನೆ.

ಆಯ್ತಾಯ್ತು, ನಿಮ್ದು CV ಒಂದು ನನ್ಗೆ WhatsApp ಮಾಡಿ.

ಇನ್ನ್ ಅಹ್ check ಮಾಡಿ ನಿಮ್ಗೆ update ಮಾಡ್ತೇನೆ.

Okay ಸಾಯಂಕಾಲ ಮಿನಿ call ಮಾಡಿ.

Okay okay bye .

ಏ ಸ್ವಲ್ಪ ಯಾಕೋರಿ ತಲಿನೋವ್ ಬಂದಿತ್ರಿ ಮಲ್ಕೊಂಡಿದ್ದೆ.

ಹೌದ್ರಿ sir ಇವಾಗ್ ಯಾಕ್ ತಲಿನೋವ್ ಬಂತ್ರಿ ನಿಮಗ? ಬಿಸಲ ಐತಲ್ರಿ ಜಗ್ಗಿ ಬಿಸಲೈತಿ, ಬಿಸಲಾಗ ಸಾಕಾಗಿ ಸುಸ್ತಾಗಿ ಆಗವಾಲ್ದಿರಿ ನೀರ ಕುಡುದ್ರು . ಈ ಬಿಸಲಿಗ ಹಂಗ ರಿ sir ಆ ಎಳ್ನೀರು, ಮಜ್ಜಿಗಿ ಇಂತಾದ ತಂಪಂದ ಏನ್ರ ಕುಡ್ಕೊಂಡ್ ಇರ್ಬೇಕ್ರಿ . ದವಾಖಾನಿಗ್ ಹೋದ್ರ doctor ಅದ್ ಆ scan ಈ scan ಅಂತ ಅಂದು. ಸುಮ್ನ ಅದ್ ಎರ್ಡ್ ಸಾವ್ರ ಮೂರ್ ಸಾವ್ರ bill ಮಾಡ್ತಾರ. ಸುಮ್ನ ಮಕ್ಕೊಂಡೆವ್ ನೋಡ್ರಿ . ಮನಿಯೊಳಗ Vicks ಹಚ್ಚಕೊಬೇಕ್ರಿ steam ತಗೋಬೇಕ್ ನೆಗಡಿ ಆದ್ರ ಇಲ್ಲಾ Vicks ಹಚ್ಕೊಬೇಕು. ತೆಲಿನೋವಿಗೆ steam ಅಂದ್ರ ಇದ್ . ನೆಗಡಿ ಆದ್ರ ತಲಿನೋವ್ ಜೊತಿ ನೆಗಡಿ ಬಂದ್ರ steam ತಗೋಬೇಕು. ಹೇಳ್ರಿ madam ಅವ್ರ ? ದೇಹದೊಳಗ್ ಉಷ್ಣಾಂಶ ಜಾಸ್ತಿ ಆಗಿನು ನೆಗಡಿ ಬರ್ತದ್ರಿ sir ಬರೆ ತಂಪಾಗಿ ಅಷ್ಟ ನೆಗಡಿ ಬರಾಂಗಿಲ್ಲ.

ಅಲ್ಲಾ ಅದ್ ಉಷ್ಣಾಂಶ ಜಾಸ್ತಿ ಆದಾಗು ಬರ್ತೈತಿ ದೇಹದೊಳಗ ಅಂದ್ರ ಅ ಈ time ನ್ಯಾಗ ಏನ ಮಾಡ್ಬೇಕ ಅಂದ್ರ ನೆತ್ತಿಗೆ ಎಣ್ಣಿ ಬಿಸಿ ಮಾಡಿ ಹಾಕ್ಕೊಬೇಕ್ರಿ. ಅವಾಗ್ ನಮ್ಮ್ body ಯೊಳಗ್ ಇರುವಂತ heat ಎಲ್ಲಾ ಅದ ಹೊರಗ್ ಬರ್ತೈತಿ. ಉಷ್ಣಾಂಶ ಎಲ್ಲಾ ಹೊರಗ್ ಬಂದಾಗ ಸ್ವಲ್ಪ relief ಅನಸ್ತೈತಿ. ನೋಡ್ರಿ ಇಂತಾವೆಲ್ಲಾ ಹೇಳಾವ್ರ್ ಒಬ್ರು ಅಕ್ಕಾ ಆಗ್ಲಿ, ತಂಗಿ ಆಗ್ಲಿ ಇರ್ಬೆಕ್.

ಯಾರು ಇಲ್ಲಾ ಅಂದ್ರ ಹಿಂಗ ಆಗ್ತೈತಿ ನೋಡ್ರಿ. ಹ್ಮ್ ಈಗ ಬೆಸ್ಗಿಯೊಳಗು ಬರ್ತೈತಿ ನೆಗಡಿ ಆಮೇಲೆ ಮಳೆಗಾಲ್ದಾಗು ಬರ್ತೈತಿ, ಚಳಿಗಾಲ್ದಾಗು ಬರ್ತೈತಿ ಆಯಾಯಾ ಆ ಹವಾ ಅವಾಗ ಅವಾಗ ಹೆಂಗ ಇದು ಇರ್ತೆತಿ ವಾತಾವರಣ ಅದಕ್ಕಾಗಿ ಎಲ್ಲಾ season ಇಗು ಒಂದ್ ಸಲಾ ಬರುವರಿ sir ಇವೆಲ್ಲಾ. ಅಲ್ಲ ಈಗ ಮಳಿಗಾಲ್ದಾಗು ಹಿಂಗ್ ಎಣ್ಣಿ ಕಾಸ್ಕೊಂಡ್ ನೆತ್ತಿಗ್ ಬಡ್ಕೊಂಡ್ರ ಮತ್ತ್ ಇನ್ನು ಹೆಚ್ಚಗಿ ಆಗಲ್ರೀ ಅವಾಗ? ಮಳೆಗಾಲ್ದೊಳಗ ಹೆಚ್ಚಗಿ ಆಗ್ತೈತ್ರಿ ತಂಪ್ ಜಾಸ್ತಿ ಆಕ್ಕೇತಿ. ಬೆಸ್ಗಿಯೊಳಗ ಹಾಕ್ಕೊಬೇಕ್ರಿ. ಬೆಸ್ಗಿಯೊಳಗ . ಅವಾಗ ಯಾವ್ ರೀತಿ ಮನೆ ? ಶುಂಠಿ tea ಮಾಡ್ಕೊಂಡ್ ಕುಡಿಬೇಕ್ರಿ. ಶುಂಠಿ, ಮೆಣಸು ಬೀಜ ಇವನೆಲ್ಲಾ powder ಮಾಡ್ಬಿಟ್ಟ್ ಆ ಕಷಾಯ ಮಾಡ್ಕೊಂಡ್ ಕುಡಿಬೇಕ್ರಿ. Vicks ಹಚ್ಕೊಬೇಕು steam ತಗೋಬೇಕ್. ಇಂತಾವೆಲ್ಲಾ ಮನೆಮದ್ದು ಮಾಡ್ಕೊಬೇಕ್ರಿ. Correct ನೀವು ಸರಿ ಹೇಳಿದ್ರೀ. ಈಗ ನಾನು ಕುಡಿತಿವಿ. ಸಣ್ಣ್ ಮಕ್ಳ್ ಇರ್ತರಲ್ರಿ ಒಂದ? ಮಕ್ಳಿಗೆ ಸಣ್ಣ ಮಕ್ಳಿಗೆ ಆಹ್ ತುಳಸಿ ಆಮೇಲೆ ಈಗ ದೊಡ್ಡ ಪತ್ರಿ ಅಂತ ಸಿಗ್ತೇತ್ರಿ ಅದೆಲ್ಲಾ ಮನಿಯೊಳಗ pot ಒಳಗ ಗಾ ಆಹ್ ಇದ್ರೋಳಗ ತೋಟದೊಳಗ. ಸಣ್ಣ ತೋಟಾ ಮಾಡ್ಕೊಂಡ pot ನ್ಯಾಗ ಎಲ್ಲಾ ಬೆಳಕೋಬಹುದ. ಅದ ದೊಡ್ಡ ಪತ್ರಿ ಆಮ್ಯಾಲೆ. ಆ ಮೆಣಸಿನಕಾಳು, ಬೆಳ್ಳುಳ್ಳಿ ಜೆಜ್ಜಿ ಜೇನ್ ತುಪ್ಪ ಹಾಕಿ ಬೆಳಗ್ಗೆ ಎದ್ದ್ ಖಾಲಿ ಹೊಟ್ಟಿಲೆ ದಿನಾ ಕುಡ್ಸಬೇಕ್ರಿ ಅದ doctor ಹೇಳ್ತಾರ. ಬೆಳಗ್ಗೆ ಎದ್ದು ನೀವ್ ಮನಿಯೊಳಗಿನ್ನು ಮನಿಮದ್ದು ಆದಷ್ಟು ಆ ಮಕ್ಳಿಗೆ ಮಾಡಸ್ರಿ ಅಂತ ಹೇಳಿ. ಇಂತಾವೆಲ್ಲಾ ಎಲ್ಲಿ ಯಾ book ದಾಗ ಓದ್ಬೇಕ್ ಇವ್ನ್ ನಾವು? ಯಾವ doctor ಹೇಳಾಂಗಿಲ್ಲ ಅಲ್ರಿ? ಮನಿಯೊಳಗ ಹಿರೇಯರ್ ಹೇಳ್ತಾರಿ sir ಅವ್ನೆಲ್ಲಾ. ಆ ಇವೆಲ್ಲಾ ತುಳಸಿ ಇವೆಲ್ಲಾ natural ಆಗೇ ನಮಗ್ ನೈಸರ್ಗಿಕವಾಗಿ ಸಿಗುವ ತುಳಸಿ, ದೊಡ್ಡಪತ್ರಿ ಅಮ್ಯಾಲ ಮನಿ ಎಲ್ಲಾರ್ ಮನಿಯೊಳಗಂತ್ರು ಬೆಳ್ಳುಳ್ಳಿ ಸಿಕ್ಕ ಸಿಗ್ತೈತಿ. ಶುಂಠಿ ಇದ್ದ ಇರ್ತೈತಿ.

ಅರ್ಶನಾ ಹಾಕ್ಕೊಂಡ್ ಹಾಲ್ ಕುಡಿಬೇಕ್. ಅವಾಗೆಲ್ಲಾ ಮಳೆಗಾಲ್ದೊಳಗ ಹಿಂಗ್ ಮಾಡ್ಬೇಕ್ ಮಳೆಗಾಲ ಚಳಿಗಾಲಾದೊಳಗ್ರಿ sir .